ಕಿಟಕಿಗೆ ಮನಿ ಪ್ಲಾಂಟ್ ಎಂಬ ಗಿಡವನ್ನು ಸುತ್ತಿದ್ದಾರೆ.

ಹಳದಿ ಬಣ್ಣದ ಹೆಲ್ಮೆಟ್ ಗಳನ್ನು ಧರಿಸಿದ್ದಾರೆ.

ಒಳಗೆ ಹಳದಿ ಬಣ್ಣದ ಹಲವಾರು ಬಸ್ ಗಳು ನಿಂತಿವೆ.

ಬಿಳಿ ಬಣ್ಣದ ಒಂದು ಬೈಕ್ ಗೇಟಿನ ಮುಂದೆ ನಿಂತಿದೆ.

ಬಂಧನ್ ಬ್ಯಾಂಕ್ ಎಂಬ ನಾಮಫಲಕ ಒಂದು ಇದೆ.

ಪೀಠೋಪಕರಣಗಳು ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿದೆ.

ನೆಲಕ್ಕೆ ಕಂದು ಮತ್ತು ಕಪ್ಪು ಬಣ್ಣದ ಫ್ಲೋರ್ ಮ್ಯಾಟ್ ಹಾಕಿದ್ದಾರೆ.

ಇಲ್ಲಿ ಐಸ್ ಕ್ರೀಮ್ ಕೂಡ ದೊರೆಯುತ್ತದೆ.

ಇಲ್ಲಿ ಹಲವಾರು ಬಗೆಯ ಹಣ್ಣುಗಳು ಕಂಡುಬರುತ್ತವೆ.

ಇಲ್ಲಿ ಒಂದು ವಾಟರ್ ಬಾಟಲ್ ಕೂಡ ಇದೆ.

ಕಪ್ಪು ಬಣ್ಣದ ಚೇರಿನ ಮೇಲೆ ನೀರಿನ ಬಾಟಲಿ ಇದೆ.

ಇದರ ಮುಂದೆ ಮೂರು ಕಾರುಗಳು ನಿಂತಿವೆ.

ಗ್ಯಾರೇಜ್ ಮುಂದೆ ಒಂದು ದೊಡ್ಡದಾದ ನಾಮಫಲಕವನ್ನು ಹಾಕಲಾಗಿದೆ.

ಇಲ್ಲಿ ಹಲವಾರು ರೀತಿಯ ಪೀಠೋಪಕರಣಗಳನ್ನು ನೋಡಬಹುದು.

ಇಲ್ಲಿ ನೀರನ್ನು ಸಂಗ್ರಹಿಸಲು ಕೊಳದ ರೀತಿ ಕಟ್ಟಿದ್ದಾರೆ.

ಸುತ್ತಲೂ ಕುಳಿತುಕೊಳ್ಳಲು ಚೇರಿನ ಆಕಾರದಲ್ಲಿ ಕಲ್ಲಿನಿಂದ ಇಟ್ ಕೆತ್ತಿದ್ದಾರೆ.

ಹಳದಿ ಬಣ್ಣದ ಡಬ್ಬಗಳು ಕೂಡ ಇವೆ.

ಅಂಗಡಿಯು ಹಲವಾರು ಲೈಟ್ ಗಳಿಂದ ಕೂಡಿವೆ.

ಮೇಲೆ ಬಿಳಿ ಬಣ್ಣದ ಹಲವಾರು ಸೀಲಿಂಗ್ ಲೈಟ್ ಕೂಡ ಇದೆ.

ಹೃದಯ ಬಡಿತ ವನ್ನು ಪರೀಕ್ಷಿಸುವ ಯಂತ್ರ ಕೊಡ ಇದೆ.

ಮೂರು ಜನ ವ್ಯಕ್ತಿ ಕೂಡ ನಿಂತಿದ್ದಾರೆ.

ದೇವರ ಫೋಟೋ ವನ್ನು ಕೂಡ ಇಟ್ಟಿದ್ದಾರೆ.

ಕುಳಿತುಕೊಳ್ಳಲು ಹಲವರು ಚೇರುಗಳು ಕೂಡ ಇವೆ.

ಕೆಲವೊಂದು ಬೆಂಚಿನ ಮೇಲೆ ಬ್ಯಾಗ್ ಗಳನ್ನು ಕೂಡ ಕಾಣಬಹುದು.

ಇಲ್ಲಿ ಕೆಂಪು ಬಣ್ಣದ ಅಲವಾರು ಬಕೆಟ್ ಗಳಿವೆ.

ಗೇಟಿನ ಮುಂದೆ ಮರದ ಹಲಿಗೆ ಮತ್ತು ವೈರ್ಗಳಿವೆ.

ಮೇಲೆ ನೀಲಿ ಬಣ್ಣದ ಸೀಲಿಂಗ್ ಇದೆ.

ಇದರಲ್ಲಿ ಹೆಸರು ವಿಳಾಸ ಸಮಯವನ್ನು ಸೂಚಿಸಲಾಗಿದೆ.

ಆಸ್ಪತ್ರೆಯ ಸುತ್ತಲು ಗಿಡ ಮರಗಳನ್ನು ಕಾಣಬಹುದು.

ಇಲ್ಲಿ ಹಲವಾರು ಬಗೆಯ ಪೀಠೋಪಕರಣಗಳು ಇವೆ.

ಗುಹೆಯ ಮುಂದೆ ಚಿಕ್ಕ ಚಿಕ್ಕ ಕಲ್ಲು ಬಂಡೆಗಳನ್ನು ಕೂಡ ನೋಡಬಹುದು.

ಇದು ಒಂದು ಕ್ಲಾಸ್ ರೂಮ್ ಆಗಿದೆ.